ಅರವತು ವರ್ಷದ ಮ್ಯಾಗ್ ಅಂತೇಳಿ ಆಹ್ಹ್ಹ್ ಇದು ಮಾಡ್ಯಾರ ಒನ್ ಒಂದು ಟಿಕೆಟ್ ಗೆ ಹೆಯೇ ನಲವತ್ತು ರೂಪಾಯಿ ಕಡಿಮೆ ಆಗತ್ತೆ ನಮ್ ಹರಿಹರಕ್ಕೆ ಹೋದ್ರೆ.

ಕರೆಕ್ಟ್ ಇನ್ನೂರು ರೂಪಾಯಿ ಆಗೋದು ಈಗ ನಲವತ್ತು ರೂಪಾಯಿ ಕಡಿಮೆ ಆಗುತ್ತೆ ನೂರಾ ಅರವತ್ತು ಐವತ್ತು ರೂಪಾಯಿದಾಗ ಹಾಗ್ ಬರಬಹುದು ನಾವು.

ಆದಷ್ಟು ನಿಮ್ ಕಾಲ್ ನೋವು ಇದಾಗತ್ತಿ ನೀವು ಹಂಗ ಎದ್ದೋಳೋದು ಕಾಲ್ ನೋವು ನಗಿದು ಮಾಡಿದ್ರೆ ಮತ್ತ್ ಅಷ್ಟು ಕಾಲು ನೋವು ಆಗ್ತವೆ ಅಂತ ಹೇಳೋಕ್ಕೆ ಡಾಕ್ಟರ್ ಇದ್ದಳಲ್ಲ ನಮ್ ಸೊಸಿ ಹಾಂಗಾಗಿ ನಾವು ಛೇರ್ ಮೇಲೆ ಕೂರೋದು .